ಈ ಚಿತ್ರದಲ್ಲಿನೋಡೋದಾದ್ರೆ ಕ್ರಿಸ್ಮಸ್ ದಿನದಂದು ಚರ್ಚ್ ಗೆ ಹಾಜರಾಗಿರುವ ಎಲ್ಲರ್ ಮುಂದೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಕ್ರೈಸ್ತ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇರೋದು--

ಈ ಚಿತ್ರದಲ್ ನೋದದಾದ್ರೆ ತಾನ್ ಕೂತಿರುವಂತ ಎಲ್ಲ ಟೈಲ್ಸ್ ಆಗಿರ್ಬೋದು ಬಂಡೆ ಆಗಿರ್ಬೊದು ಕೆಲೆವಂದು ಹೋಗ್ಬಿಟ್ಟಿದೇ ಸೊ ಇದು ಯಾವುದೊಂದು ಹಳೆ ಪಾರ್ಕ್ ಆಗಿರ್ಬೋದು ರೈಲ್ವೆ ನಿಲ್ದಾಣ ಆಗಿರ್ಬೋದು.

ಸೊ ಅಲ್ಲಿ ಬಂದಂತಹ ಸ್ವಲ್ಪ ವ್ಯಕ್ತಿಗಳು ಆ ಶಾಪ್ ಅಲ್ ಕೂತ್ಕೊಂಡ್ಬಿಟ್ಟು ಆ ವಯಸ್ಸಾದ ವ್ಯಕ್ತಿ ಅತ್ರ ಟೀ ನ ಕೊಂಡ್ಕೊಂಡ್ ಕುಡ್ತಾಯಿದರೆ ಅನೋದನ ಈ ಚಿತ್ರದಲ್ಲಿ ನಾವಿನೋ--